ಹ ಊಟ ಆಯ್ತು ಕಣಮ್ಮ ನಿಮ್ದಾಯ್ತಾ? ಹ ಅಣ್ಣ ಆಯ್ತ್ ಅಣ್ಣ. ಇವತ್ market ಹೋಗಿದ್ರಾ?

ಇವತ್ತು market ಗೆ ಹೋಗಿದ್ರಾ ? ಹಾ ಅಣ್ಣ ಹೋಗಿದ್ವಿ.

ನಾವು ಎಲ್ಲಾ ತರ್ಕಾರಿಗಳನ್ನ ತಗೊಂಬಂದ್ವಿ. ಹೆಂಗೆಂಗಿತ್ತು ಅಲ್ಲಿ rate ಗಳು ಹೆಂಗೆಂಗಿದ್ವು? ಆ ಇಪ್ಪತ್ತು ರೂಪಾಯಿಗೆ ಮೂರು KG ಟೊಮ್ಯಾಟೊ ಕೊಟ್ರು.

ಮತ್ತೆ ಐವತ್ತು ರೂಪಾಯಿಗೆ, ಇದು ಬದನೇಕಾಯಿ ಕೊಟ್ರು.

ಇನ್ನು ಮೆಣ್ಸಿನಕಾಯಿ ನೂರು ರೂಪಾಯಿಗೆ ಮೂರು KG ಆತರ ಕೊಟ್ರು. ಯಾವ್ market ಗೆ ಹೋಗಿದ್ರೀ ನೀವ್? ನಾವಿಲ್ಲೆ APMC market . ನಾವೆಲ್ಲ ಮುಂಚೆಯೆಲ್ಲಾ ಅಲ್ಲಿಗೆ ಬಂದಿದ್ದೆ . ಹೌದಾ ಅಹುದಾ.

ಹ್ಮ್. ನಾನೂ ಎಲ್ಲಾ ತಂದೆ ಅದು ಬದನೇಕಾಯಿ, cabbage, beetroot .

ಎಲ್ಲಾ ತಂದೆ ನೀವು ಅಲ್ಲಿ ತಂದಿಲ್ಲ ಅದು. ಏನೋ ಕಾಣ್ಸಿಲ್ಲ ಮತ್ತೆ ಅಣ್ಣ ತರ್ಕಾರಿಗಳು ತಿನ್ನೋದರಿಂದ ಬಾಳ ಉಪಯೋಗ ಇದೆ ಅಲ್ಲ.

ನೀವು ಏನೆಲ್ಲ ಬಯ್ಯ್~ ಹೊರಗಡೆ tiffin ಆಗ್ಲಿ ಮಧ್ಯಾಹ್ನ ಊಟ ಆಗ್ಲಿ ಹೊರಗಡೆ ಮಾಡ್ಬಾರ್ದ್ರೀ. ಹಾ ನಮ್ಮ ಮನೆಯಲ್ಲೇ ಮಾಡಿಕೊಂಡು ತೀನ್ತೀವ್. ಎದಕ್ಕಂದ್ರ ಅದು oil ಸರೀಗಿಲ್ಲ ಇವಾಗ. ಹಾ ಬೆ~ ಎಣ್ಣೆ ಯಾವ್ ರೀತಿ ಬಳಸ್ತಾರೋ ಗೊತ್ತಿಲ್ಲ. ಹಾ ಅದು skin allergy ಆಗುತ್ತಂತೆ.

ಏನಿದ್ರೆ ನೀವ್ ತರಕಾರಿ ತಂದ್ಕೊಂಡು ತೊಳ್ಕೊಂಡು ಮಾಡ್ಕೊಂಡ್ ತಿನ್ಬೇಕು. ಹೌದಣ್ಣ ನಾವ್ ಹಂಗೆ ಮಾಡೋದು ಹೊರಗಡೆದ ತಿನಲ್ಲಣ್ಣ ನಾವ್ ಜಾಸ್ತಿ. ಊಟ ಏನ್ ಮಾಡಿರೀ. ಇವತ್ತು ದೋಸೆ ಚಟ್ನಿ ಮಾಡಿದ್ವಿ. ಇನ್ನ ಏನೇನ್ ತಂದ್ರಿ market ನಿಂದ. ಆ ಸೋರೆಕಾಯಿ, ಹೀರೆಕಾಯಿ ಮತ್ತೆ ಪುಂಡಪಲ್ಲೇ, ಪ~ ಪುದಿನಾ, ಕೊತ್ತೊಂಬ್ರಿ. ನಾನು ಮೆಣ್ಸಿನ್ಕಾಯಿ ಉಳ್ಳಗಡ್ಡಿ ಅವೆಲ್ಲಾ ತೊಗೊಂಡ್ ಬಂದೀನಿ ಟೊಮೆಟೆ ಹೀರೆಕಾಯಿ beans ಎಲ್ಲಾ ತೊಗೊಂಡ ಬಂದೆ. ಹ್ಮ್. ಇನ್ ಏನ್ ಸಮಾಚಾರ ಕಾವ್ಯಾ ಅವ್ರೆ?. ಹೇಳಬೇಕ ಅಣ್ಣಾ ನಿಮ್ದ್ ಯಾವ್ ಊರ್ ಅಣ್ಣಾ. ನಮ್ಮದ್ ಇದೆ ಊರು Bellary . ಇದೆ ಊರೇನಾ? ಹ್ಮ್ ಇನ್ ಏನ್ ಸಮಾಚಾರ. ಹೇಳಬೇಕ್ ಅಣ್ಣಾ ತರಕಾರಿ ತಿನ್ನೋದರಿಂದ ಬಹಳಷ್ಟು ಉಪಯೋಗಳಿದೆ. ಹಾ ಹೌದು ಭಾಳ ಉಪಯೋಗಳಿದೆ. ಹ್ಮ್‌ ನಮಗೆಲ್ಲ ತುಂಬಾ ವಿಟಮಿನ್ಗಳು ಮತ್ತು energy ಶಕ್ತಿಯನ್ನು ಕೂಡ ತಂದಕೊಡುತ್ತೆ. ಹೌದೌದು ದಿನಾ ಜೋಳದ್ ರೊಟ್ಟಿ ತಿನ್ರೀ ಭೇಷ್ ಇರ್ತೈತಿ. ಹು ಅಣ್ಣ ತಿಂತೀವಿ ಅಣ್ಣ. ಜೋಳದ ರೊಟ್ಟಿ, ರಾಗಿ ಮುದ್ದೆ.

ಮುಂಜಾನೆ नाश्ता ಅದೇ ಮಾಡ್ಬೋದು . ಹ್ಮ್. health ಗೆ ಬಾಳ ಇದು ಆದೆ.

ಹಾ ಹೌದು. ಸರಿ ಅಣ್ಣ bye ಅಣ್ಣ.

ನಮ್ದು ಆಗೇತಿ ಹೇಗ್ ನಡಿತಾಯಿದೆ ಹೊಲ್ದಾಗ ಕೆಲ್ಸಾ ಎಲ್ಲಾ ಬೆಳೆ ಏನ್ ಹಾಕಿದೀರಾ ಇವಾಗಾ?

ಇವಾಗ ಗೋಂಜಾಳ, ತೋಗ್~, ಕಬ್ಬ್ ಹಾಕಿದೀವ್ರಿ.

ಮೂರ್ .

ಹೌದ್ರಿ ಹೊಲ್ದಾಗ ಏನ್ ಕೆಲ್ಸಾ ಎಲ್ಲಾ ಜೋರ್ ನಡ್ದೆತನ್ರಿ ಈಗ?

ಹ ನಡದೇತ್ರಿ ಏನ್ ಮಾಡುದ್ ಹಂಗೆ ರೀ . ನೀವು ಸ್ವಲ್ಪ್ ಕಷ್ಟಪಟ್ಟ್ ದುಡದ್ರನ ಹೊಲ್ದಾಗೆಲ್ಲಾ ಫಸಲ್ ಸಿಗ್ತೇತಲ್ರಿ.

ಹಾ ರೀ ನಾವ್ ಕಷ್ಟಾಪಟ್ಟ್ ದುಡದ್ರ ನಮಗು ಹೆಮ್ಮೆ ಸಿಗ್ತೇತ್ರಿ ದೇಶಕ್ಕ್ ಕೂಡ ನಮ್ಮಿಂದಾನು ಎಷ್ಟೋ ಜನಕ್ ಅನ್ನ ಮಾಡಿದೆ.

ಹೌದ್ರಿ ಯದ್ಕಂದ್ರ ದೇಶದ ಬೆನ್ನೆಲ್ಬು ರೈತ್ರೆ ಇರೋದ್ರಿಂದ ಈಗ ನಾವು ಕಷ್ಟಪಟ್ಟ್ ದುಡಿದೆ, ನಾವು ಇದ್ ನಮ್ಮ್ ದೇಶಕ್ ನಾವು ಇದನ್ನ್ ಮಾಡಿದಂಗ್ ಆಕ್ಕೆತಿ. ನಮ್ಮ್ ಮನಿಗೂನು ದುಡಿದು ಇದ್ ಮಾಡ್ದಂಗೂ ಆಕ್ಕೆತಿ. ಹೌದ ಅಕ್ಕೆತ್ರಿ ಕೆಲವ್ ಜನಾ ಅಂತಾರ ನೀವ್ ಏನ್ ಎಲ್ಲಾ ಇದ್ದೋರ್ ಇದ್ದೀರಿ ಏನೊ ಒಂದ್ business ಮಾಡ್ಕೊಬೋದ್ ಅಂತ್ ಎಲ್ರು ಹೇಳ್ತಾರ ನಮಗೆಲ್ಲಾ ರೀ

ಹೌದಪ್ಪಾ ಮಾಡುದ್ ಐತಿ ಇದೆ ದೊಡ್ಡ್ business ಇದಕ್ಕಿಂತ ಏನೈತಿ ನಾಳೆ ಒಬ್ಬೊಬನ್ ಬಾಳ ರೈತ್ರ್ ಇದ್ದಾರಲ್ಲ. ಒಂದ್ ವರ್ಷ್ ನಾವ್ ಜ್ವಾಳಾ ಮುಟ್ಟುದಿಲ್ಲಾ, ತೊಗರಿ ಮುಟ್ಟುದಿಲ್ಲಾ, ಅಕ್ಕಿನಾ ಬ್ಯಾಳಿನ ಒಡಿಯುದಿಲ್ಲಾ ಅಂತ ಹೇಳ್ಯಾರಂದ್ರ ಹೊಟ್ಟೆಗ್ ಎಲ್ರೂ ಮಣ್ಣೇ ತಿನ್ಬೇಕಂತ ಹೇಳ್ಬಿಡ್ತಿವ್ರಿ.

ಹೌದ್ ಹೌದ್ರಿ ಎಲ್ಲಾರು ಈಗ business .

ಈಗ ಎಲ್ರು ಅದೇ ಅಂತಾರ್ರಿ ನಮ್ಗ್ ಕುಡಾರಿ ನೀವ್ ಶ್ರೀಮಂತರಿದ್ದೀರಲ್ಲಾ business ಮಾಡ್ಕೊಂಡ್ರ್ ಏನಾಗ್ತದಂತ ಹೇಳ್ತಾರ. ಇರ್ಲಪ್ಪಾ ನಾವ್ ಶ್ರೀಮಂತ್ರ ಇದೆವೆಂದ್ರೆ ನನ್ಗ್ ರೈತನಿಂದಾನೇ ಶ್ರೀಮಂತ ಅಂತ ಹೆಸರು ಬಂದ್ ಐತಿ. ಅದೇ ಇದ್ದಿದಿಲ್ಲಾ ಅಂದ್ರ್ ಶ್ರೀಮಂತ ಹೆಸರು ಬರುದಿಲ್ಲಾ ಅಂತ ಹೇಳ್ತೇನ್ರಿ ಅವಾಗ ಅವಾಗ ಕೇಳಿದೋರಿಗೆಲ್ಲಾ ರೀ. ಹೌದ್ ಹೌದ್ರಿ ಎದಕಂದ್ರ್ ಈಗ ಎಲ್ಲಾರೂ ನಾವ್ business ಮಾಡ್ತೇವಿ ನೌಕರಿನ ಮಾಡ್ತೇವಿ ಅಂತೇಳಿ ಹೋದ್ರ ರೈತ್ರ್ ಯಾರ್ ಬೆಳೆನಾ ಯಾರ್ ಬೆಳಿಯೂರ್ ಇರಂಗಿಲ್ಲಾ ಅಂದ್ಮ್ಯಾಗ ನಾವ್ ತಿನ್ನುದಾರ ಏನು?

ದೇಶದಿಂದ ಎಲ್ಲಾ ಮಾಡ್ಕೊಳಾಕತ್ವಿ ಆಮದು ಮಾಡ್ಕೊಳಾಕತ್ವಿ ಅಂತಂದ್ರ ಎಲ್ಲಾ ತುಟ್ಟಿ ಆಕ್ಕೆತಿ ಅವಾಗ್ ಬೇರೆ ದೇಶದಿಂದ ತಂದ್ ನಾವೆನ ಆಮದು ಮಾಡ್ಕೊಂದೆಲ್ಲಾ ಬೆಳೆಯನ್ನ ಬೆಳ್~ ಎಲ್ಲಾ ತರುಸ್ಕೊಳಕತ್ರೆ ಎಲ್ಲಾ ತ~ ಇದುನ್ನು rate ನು ಹೆಚ್ಚ್ ಆಗಿಬಿಡ್ತೇತ್ರಿ ಆವಾಗ. ಹ್ಮ್ ಇವಾಗ್ ಇಲ್ಲೇ ನೋಡ್ರಿ ರೈತ್ರ್ ಬೆಳೆದಿದ್ದಿದ್ ನಾವೇ ಭತ್ತ ಹಾಕ್ತೇವ್ ನಮ್ಗೆ rate ಇಲ್ರಿ. ನಾವ್ ಕೈಯಾರ ಬಿಸಲನ್ಯಾಗ ಬೆವರ್ ಹಾಕಿ, ದುಡೀತೀವಿ ಕರೆ ದೇವ್ರ್ ನಮ್ಗ್ ಒಂದ್ ರೂಪಾಯಿನೂ ಕೊಡಾಕ್ ಹಿಂದ್ ಮುಂದ್ ನೋಡ್ತಾನ ಅಂತ ಇಲ್ಲ್ petrol rate ಜಾಸ್ತಿ ಮಾಡ್ತಾರ್ರೀ ಒಂದೇ ದಿನಕ್ಕ್ ಎರಡ್ ನೂರ್, ನೂರಾ ಐವತ್ತ್, ಎರಡ್ನೂರ್ ರೂಪಾಯಿ ಒಂದ್ litre ಗೆ ಎರಡ್ನೂರ ಒಂದ್ ಪೈಸಾ ಅಂತ್ ಹೇಳ್ತಾರಾ. ಇವಾಗ ನಾವ್ ಮಾಡುದ್ಕ್ ಒಂದ್ kg ತೊಗರಿ ತುಗೋನಾಕ್ ಹೋದ್ರ ನೂರು ನೂರಾಎಪ್ಪತ್ತ್ ರೂಪಾಯಿ ಅಂತ ಹೇಳ್ತಾ ರೀ.

ನೂರಾಇಪ್ಪತ್ತ್ ರೂಪಾಯಿ ಅಂತ್ ಹೇಳ್ತಾರ್ರಿ ಆದ್ರೆ ರೈತ್ರ್ ಎಲ್ಲಾ ಕಷ್ಟಪಟ್ಟ್ ದುಡಿತಾರ ಅದರ್ ತಕ್ಕ ಅವ್ರಿಗೆ rate ಸಿಗವಲ್ತರ್ರೀ ಈಗ. ಹ್ಮ್ ಏನ್ ಮಾಡುದ್ ಇದೇ ಯೋಚನೆ ಮಾಡ್ತೀನ್ರೀ ನಾವ್ . ಹಾ ಎಲ್ಲಾ ನಡಕ್ ದಲ್ಲಾಳಿಗಳನ್ನೇ ಎಲ್ಲಾ ತಿನ್ನಾಕತ್ತಾರ್ರಿ.

ಹ್ಮ್ ಇವಾಗ್ ನೋಡ್ರಿ ಭೂಮಿ ತಾಯಿ ಮಳೆಗಾಲ ಬೇಸಿಗೆಕಾಲ ಬಂತು ಎಲ್ಲಿ ನೀರಿಲ್ರಿ. ಬಾವಿ ಹೊಡ್ಸ್ತೀವಿ ನೀರ್ ಬಿದ್ದಿಲ್ಲಾ borewell ಹೊಡ್ಸಿವ್ರಿ ಎರಡ್, borewell ಓಟ್ ನೀರೇ ಬಿದ್ದಿಲ್ರಿ ಒಂದ್ ಎರ್ಡ್ ಲಕ್ಷ ರೂಪಾಯಿ loss ರೀ. ಯಾರಿಗೆ ಕೇಳಕಾಕತ್ತೀರಿ ಆದ್ರೆ ಎಲ್ಲಾನ company ಯವ್ರ್ಗ್ loss ಅತಂದ್ರ government ಯಿಂದ offer ಬಂದೇತ್ರಿ ಅಂತ್ ಹೇಳ್ತಾರ. but ರೈತರಗೆನೈತಿ ಬಾವಿ ಹಾಕ್ದವ್ನು ಪಾಪ ಅವ್ನು borewell ಹೊಡದಿದ್ದನ್ ಅವ್ರಿಗೆ ಏನಾರೆ ಸಹಾಯ ಮಾಡ್ಬೇಕಂತ ಹೇಳಿ government ತಲ್ಯಾಗಿಲ್ರಿ. ತನಗ್ ಇಷ್ಟಾಗ್ ಬಂದಂಗ್ ಮಾತ್ರ ಕೈ ಮುಗಿತ್ತಾರ್ರಿ ನಮ್ಗ್ ರೀ ಎಲ್ರು ಬಂದ್ ನಿಮ್ಗ್ ಅದು ಮಾಡ್ಸ್ತೇವಿ, ಇದ್ ಮಾಡ್ಸ್ತೇವಿ ಅಂತೇಳಿ. ಹೌದ್ ಹೌದ್ರಿ ಈಗ ರಾಜಕಾರನಿಗೋಳನು ಸಹಾಯ ಯಾರು ಒಂದ್ ರೈತರ್ಗೆ ಇದ್ನ ಮಾಡ್ವಲ್ರಿ.

ಏನು ಮಾಡುದಿಲ್ರಿ . ರೈತರ ಸಾಲಾ ಮನ್ನಾ ಮಾಡ್ತೀವಿ ಅಂತಾರ ಅದ್ರ್. ಹ್ಮ್ ಹೇಳ್ತಾರೆ TV ಯಾಗ್ ಅಷ್ಟೇ ರೈತ್ರ್ ಅಂದ್ರ ನಾವೆಲ್ಲಾ ಬೆನ್ನೆಲುಬು ಇರ್ತಿವಿ ಅದ್ ಇರ್ತಿವಿ ಅಂತೇಳಿ ಇಲ್ಲಿ ನಮ್ಮ್ ಬೆನ್ನೆ ಮುರ್ದ್ ಹೋಗ್ತದೆ ಬೇಕಾರೆ ನಮ್ಮ್ ಹಿಂದ್ ಯಾರು ಇರುದಿಲ್ರಿ ನಿಂದ್ಕೊಳಕ್ಕೆ.

ಈ ರೀತಿ election ನಡಿಯುವಾಗ ಒಂದ್ ಲಕ್ಷ ರುಪಾಯ್ borewell ಹೊಡ್ದೆವ್ ರೀ ಎರ್ಡ್ borewell ಎಷ್ಟ್ ಮುನ್ನುರ ಹತ್ತ್ ಹೊಡದ್ರ ನೀರ್ ಬಿದ್ದಿಲ್ರಿ ಮತ್ ನಾಳೆ ಬರ್ತಿವಂತ ಹೇಳಿದಾರ್ರಿ ಆಯಿತ್ ತುಗೋರಿ ಅಂತ್ ಹೇಳಿದೇವ್ರಿ.

ಈ ರೀತಿ loss ಏನ್ನ ಆಗ್ತಾ ಇದ್ರೆ government ನಮ್ಗೆನ್ ನೋಡುದಿಲ್ಲ್ ರ್ರೀ ಮತ್ತ್ government ಕೈ ಹಿಡಿತದಂತ ಹೇಳಿದ್ರು ಆ ಪಕ್ಷ ಈ ಪಕ್ಷ ಬಂತು ಅಂತೇಳಿ .

ರೈತರ್ಗ ಆ ದೇವ್ರ್ ಕೂಗು ಏನೋ ಯಾವಾಗ್ ಕೇಳ್ತಿರ್ತ್ತೋ ಏನೋ ಏನಿಲ್ಲೋ ಏನೋ ಮಾಡ್ತೇವಿರಿ ನಾವ.

ನಮ್ಮ್ ಊರಲ್ಲಿ ಅಚ್ಚಿ ವರ್ಷ ಪಾಪ ಹಾಕಿದ್ ಬೆಳೆ ಮಳೆಗಾಲ ಬಂದು ತೊಗರಿ ಎಲ್ಲಾ ಹತ್ತಿ ಕಿತ್ಕೊಂಡು ಹೊಯ್ಸಲಕ್ಕ ಮಗ್ಳ್ ಮದ್ವಿ ಅಂತ ಇದ್ವಿ ಈ ಸಲಕ್ಕ amount ಎಲ್ಲಾ ಹಾಕಿ ಮಾಡಕ್ ಮಳೆಗಾಲ ಬಂದ್ ಎಲ್ಲಾ ಕಿತ್ಕೊಂಡ್ ಹೋಯ್ತ್ ಈ ಸಲಾ. ನೇಣ್ ಹಾಕೊಂಡ್ ಸತ್ತ್ಹೋದ್ರಿ ಅದೇ ಭಯ ಅನಿಸ್ತೇತ್ರಿ ನಮ್ಗ government ಏನ್ ಮಾಡ್ಲಿಲ್ಲಲ್ಲಾ ಅಂತೇಳಿ. ಹೌದ್ ಹೌದ್ government ಸ್ವಲ್ಪ ಇದನ್ನ್ ಮಾಡಿದ್ರಲ್ಲಾ ಹೊಕ್ಕೇತಿ.

ಹಾ ಆಯಿತ್ ತೊಗೋಳ್ರಿ ನನ್ friend call ಮಾಡಾಕತ್ತಾನ ನಾನ್ ಹಚ್ತೇನ್ರೀ ನಿಮ್ಗ ನಮ್ಮ್ ಅಕ್ಕೋರ್ ಎಲ್ರು.

Online shopping, online shopping ಅಂದ್ರೆ ಮನೇಲೆ ಕೂತ್ಕೊಂಡು ನಮ್ಗ ಬೇಕಾಗಿರೋ ಅಂತ ಸಾಮಾನ್ಗಳ್ನ ಅ ತರ್ಸ್ಕೊಂಡು ದುಡ್ಡ್ ಕೊಡೋದ್ ರಿ.

ಇದು ತುಂಬಾ ಬಾಳ್ ಉಪಯೋಗ್ಕರವಾಗಿದೆ ನೋಡ್ರಿ ಯಾಕಂದ್ರ ನಾವು ಇಡದಾದ್ರ ನಾವು ಅಂಗ್ಡಿಗ್ ಹೋಗೋ ಕಿರಿಕಿರಿ ಇರೋಂಗಿಲ್ಲ. ಸಮಯ ವ್ಯರ್ತ ಆಗೋಂಗಿಲ್ಲ ಮತ್ತ ಹೋಗಿ ಬೇರ್ ಬೇರೆ ಕಡೆ ಹುಡ್ಕಬೇಕ್ ಅನಂಗಿಲ್ಲ ಎಲ್ಲಾತ್ ತ್ರೀತಿಯಾದ್ ಸೌಲಭ್ಯಗಳ ಕೂಡಾ ನಮ್ಗ ಈ online market ಒಳಗ ಸಿಗ್ತಾವ್ ರಿ.

ಹೊಸ್~ ನ್ ಮೊದ್ಲಿನ್ ವಿಚಾರಕ್ಕ್ ಬರೋದಾದ್ರ ಇದ್ರಿಂದ ಬಾಳ್ ಉಪಯೋಗ ಎನಂದ್ರ ಸುರಕ್ಷತೆ ರಿ ಇದು Covid ಸಮಯ್ದಾಗ ಬಂತಂದ್ರ ನಮ್ಗ ಬೇಕಾಗಿರೋ ವಸ್ತುಗಳನ್ನ ತಗೋಳಾಕ ನಮ್ಗ ಅಂಗ್ಡಿಗ್ ಹೋಗಾಕ ಆಗ್ತೀರ್~ ಆಗ್ತೀರಲಿಲ್ಲ ರಿ . ಹಂತಾ ಸಮಯ್ದಾಗೂ ಕೂಡಾ ನಾವ್ ಮನೇಲೆ ಕೂತ್ಕೊಂಡು ಎಷ್ಟೋ ಸರ್ತಿ order ಮಾಡಿ ತಗೋಂಡೀರ್ತೆವ್ ರಿ ಎಲ್ಲಾ ಸಮಾನ್ಗಳು ಚನಾಗ್ ಬರ್ತಾವ್ ರಿ.

ನಾವು ತಗೋಳುವಾಗ ಅಲ್ಲಿ reviews ಕೊಟ್ಟಿರ್ತಾರೀ ಮೊದ್ಲಿನೌರು ತಗೊಂಡು ಚನಾಗ್ ಐತೀ ಚನಾಗ್ ಇಲ್ಲಾ ಇಂತಾ ಬಟ್ಟೆದ್ ಐತಿ ಎಲ್ಲಾ ಅಹ್ ವಿಷಯಗಳನ್ನೂ ಕೊಟ್ಟಿರ್ತಾರಿ. ಅದನ್ ನೋಡ್ ತುಗೊಳೋದು ಬಾಳ್ ಉಪ್ಯೋಗ ಮತ್ತೆ ಇದನ್ನ.

ನಾವು ಮನೀಗ್ ಬಂ~ ಅಲ್ಲೆ ಮೊದ್ಲಿಗೆನೇ online payment ಮಾಡ್ಬೇಕಂತ ಎನ್ ಇರಂಗಿಲ್ರಿ ಮನೀಗ್ ಬಂದ್ ಮ್ಯಾಲ್ ಕೂಡಾ ರೊಕ್ಕ ಕೊಡೋಂತ ಅವಕಾಶಗಳು ಕೂಡಾ ಇರ್ತಾವ್ ರಿ. ಮನೀಗ್ ಬಂದ್ ಮ್ಯಾಲೆ ಸಾಮಾನ್ ನೋಡಿ ಚಲೋ ಆದ್ರ ರೊಕ್ಕಾ ಕೊಡ್ಬೋದ್ರಿ. ಮತ್ತ್ ಇಲ್ಲಾ ನಮ್ಗ ಇನ್ನೂ offers ಗಳು ಬೇಕಂದ್ರ ಒಳ್ಳೊಳ್ಳೆ discounts ಬೇಕಂದ್ರ online payment ಕೂಡಾ ಮಾಡ್ಬೋದ್ರಿ.

ಇವು ತುಂಬಾ ನಂ~ ನಂಬಿಕೆಗೆ ಅರ್ಹರ .

ದ್ರು app ಗಳು ಇದಾವ್ ರಿ ಅಂತದ್ರಲ್ಲಿ ಕೆಲವಂದು ಉದಾಹರ್ಣೆ ಹೇಳ್ಬೋದ್ ಅಂದ್ರ Meesho, Amazon, Flipkart, ಈ ರೀತಿ ಸುಮಾರ್ ಇದಾವ್ ರಿ.

ಇದ್ರಲ್ಲಿ ಯಾವ್ ಯಾವ್ ತರಹದ್ದ options ಗಳ ಇರ್ತಾವ್ ಅಂದ್ರ ಒಂದ್ ಅಂಗ್ಡಿ ಬಾಳ್ ಬಾಳ್ ತರದ್ ಅಂಗ್ಡಿ ಬಾಳ್ ಬಾಳ್ ತರದ variety ಇಂತಾ ಸಮಾನ್ ಸಿಗಂಗಿಲ್ಲಾ ಅಂತ ಹೇಳಂಗಿಲ್ಲ ನೋಡ್ರಿ. ಅಷ್ಟ ರೀತಿಯಾದ ಸಮಾನ್ಗಳು ನಮ್ಗೆ ಇಲ್ ಸಿಕ್ತಾವ್ ರಿ ಮತ್ತೆ ನೇರ್ವಾಗಿ ಗ್ರಾಹಕರ್ ಕೈಗೆ ಅ ವಸ್ತುಗಳ್ನ ತಯಾರ್ ಮಾಡೋರಿಂದಾನೇ ಸಿಗೋದ್ರಿಂದ. ಮಧ್ಯವರ್ತಿಗಳಿಗ ಕೊಡೋಂತಾ amou~ ದುಡ್ಡು ಎನ್ ಇರ್ತೇತ್ ಅಲ್ರೀ ಅದು ನಮ್ಗ ಉಳ್ತಾಯ ಆಕ್ತೇತ್ರಿ. ಈ amount ಇಂದ ನಮ್ಗೆ ಕಡಿಮೆ ಬೆಲೆಯಲ್ಲಿ ವಸ್ತುಗಳು ಸಿಗ್ತಾವ್ ರಿ. ಮತ್ತೆ ಒಂದ್ ವಸ್ತುಗಳಿಗೂ ಇನ್ನೊಂದ್ ವಸ್ತುಗಳಿಗೂ ನಾವು ಹೋಲಿಕೆ ಕೂಡಾ ಮಾಡಿ ನೋಡ್ಬೋದ್ರಿ. ಈ ವಸ್ತು ತೂಗೋಂಡ್ರ ಹೆಂಗ್ ಇರ್ತದ ಆ ವಸ್ತು ತೊಗೋಂಡ್ರ ಹೆಂಗ್ ಇರ್ತದ ಅಂತ ಕೂಡ ನಾವ್ ಹೋಲಿಕೆ ಮಾಡ್ ನೋಡಿ ತೊಗೋಬೌದ್ರಿ ಮತ್ತೆ ಬೇರ್ ಬೇರೆ ಅಂಗ್ಡಿ ಬೇರ್ ಬೇರೇ brands ನಮಿಗ್ ಬೇಕಾಗಿದ್ರ ಅಂತೊದ್ ಎಲ್ಲಾದು ಇದ್ರಗ್ ಸಿಗ್ತಾವ್ ರಿ. ಮತ್ತ ನಾವೂ ಅಂಗ್ಡಿಗ್ ಹೋದ್ರ ಅಹ್ ಒಂದ್ floor ಯಿಂದ ಇನ್ನೋಂದ್ floor ಗ್ ಹತ್ತ್ ಬೇಕಾಗ್ತದ ಮತ್ತ ಬೇರ್ ಬೇರೆ floors ಅಲ್ಲಿ ಯಾವ್ದ ಯಾವ್ದ ತರದ್ ಇದಾವ ಅಂತ items ಬಟ್ಟೆಗಾಗಿನ separate ಅಂಗ್ಡಿಗ್ ಹೋಗ್ಬೇಕ್ರೀ. Sandals ಗಾಗಿನ ಚಪ್ಪಲ್ಗಳಿಗಾಗಿನ separate ಅಂಗ್ಡಿಗ್ ಹೋಗ್ಬೇಕ್ರೀ ಮತ್ತ ನಮ್ಗ ಏನಾದ್ರೂ ಆಭರಣಗಳ ಬೇಕಂದ್ರ ಅದಕ್ಕೂ separate ಅಂಗ್ಡಿಗ್ ಹೋಗ್ಬೇಕು. ಆದ್ರ mobile ನ್ಯಾಗ order ಮಾಡುದೈತೆಲ್ರಿ ಒಂದೇ ಕಡಿ ಕೂತ್ಗೊಂಡ ಹತ್ರ ಒಂದ ಹತ್ರಾನ ಎಲ್ಲಾ ತರದ್ variety ಗಳು ಸಿಕ್ತಾವ್ ರಿ.

ಮನೆಲ್ಲಿ ಮನೆಗ್ ಬಂದು ಅವ್ರು amou~ ನೀವು order ಏನಾದ್ರೂ correct ಆಗಿ address ಕೋಟ್ರೀ ಅಂದ್ರ correct ಆಗಿ correct time ಗ್ ಬರ್ತೆತ್ ರಿ.

Hai ಪ್ರಜ್ವಲ್, ಹೇಗಿದ್ದೀಯಾ? ಹಾ, ನಾನ್ ಆರಾಮ್ ಸಂಧ್ಯಾ. ನೀನ್ ಹೇಗಿದ್ದೀಯಾ?

ಹೌದಾ, ಹ್ಮ್ ಮತ್ತೆ ಎಂತ ಮಾಡ್ತಿದ್ದೀಯಾ? ಎಂತ ಇಲ್ಲ ಸುಮ್ನೆ walking.

ಹೌದಾ ಅದೇ ನಾವೆಲ್ಲ ಹೋಗಿತ್ತು birthday ಗೆ ನೀವೆಲ್ಲ ಯಾರ್ ಬರ್ಲಿಲ್ಲ.

ನಮ್ದಿಲ್ಲಿ ಕೆಲಸ ಮಾರೈತಿ, ರಜೆ ಇಲ್ಲ ಈಗ hotel ಅಲ್ಲೆಲ್ಲ ಬೇಗ ರಜೆ ಸಿಗಲ್ಲ sudden sudden ಆಗಿ.

ನಾವು ಅದ್ರಲ್ಲಿ ಎರಡು ಮೂರು ಜನ friends ಎಲ್ಲ ಒಟ್ಟಿಗೆ ಹೋದದ್ದು. ಹೌದಾ, ಹ್ಮ್ ಹ್ಮ್ ಹ್ಮ್ ಹ್ಮ್, ಯಾರೆಲ್ಲ?

ನಾನು ದಿವ್ಯ, ಎಲ್ಲ ಒಟ್ಟಿಗೆ ಹೋದದ್ದು ನಾವು.

ಹೌದಾ, ಹ್ಮ್ ಹ್ಮ್ ಹ್ಮ್ ಮತ್ತೆ ಗಮ್ಮತ್ ಇತ್ತ function? function ತುಂಬ ಗಮ್ಮತ್ ಇತ್ತು.

dance ಮತ್ತೆ ಮಕ್ಕಳಿಗೆ games, ಎಲ್ಲಾ ಒಳ್ಳೇದು ಮಾಡಿದ್ದಾರೆ ತುಂಬಾ birthday function. ಹೌದಾ ಹೌದಾ, ಹ್ಮ್ ಶಭಾಷ್. ನೀವೆಲ್ಲ ಒಂದು ಸಿಕ್ಕಿದ್ರೆ ಎಲ್ಲ friends ಎಲ್ಲ ನಾವೊಂದು ಒಟ್ಟಿಗೆ photo ಎಲ್ಲ ತೆಗಿಬೋದಿತ್ತು ಇವತ್ತು. ಅಲ್ಲ ಒಳ್ಳೆ jolly ಮಾಡ್ಬೋದಿತ್ತು ಮಾರ್ರೆ.